ಬೇರೆ ಬೇರೆ ಕಂಪೆನಿ ದು ಇರ್ತಾವು ಜಿಯೊ ಏರ್ಟೆಲ್ .

ಎಲ್ಲ ಸೆಲೆಬ್ರೇಶನ್ ಗೆ ತಯಾರಾಗ್ತಾರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಆದರೆ.

ಹೋಗೋದಿಕ್ಕೆ ಬರೋದಿಕ್ಕೆ ಎಲ್ಲ ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡಾನ.

ಇದು ಒಂದು ಪಾರ್ಕಿಂದು ಪಾದಚಾರಿ ದಾರಿ ಐತಿ.

ಫುಟ್ ಪಾತ್ ನಾಗೇ ಐತೆ ಅತ್ತ ಕಡೆ ಎಳ್ನೀರು ಮಾರಾಕ್ ಹತ್ತಾರ ಗಿಡದ್ ಬುಡಕ್ಕ ದೊಡ್ ದೊಡ್ಡ ಗಿಡ ಐತೆ ಒಂದು ಚಿಕ್ಕ ಗಿಡ.

ಅಲ್ಲಿ ಏರಿಯಾ ಗಿರಿಯ ಎಲ್ಲಾ ಚಂದ್ ಇಟ್ಕೊಂಡಿದ್ದಾರಾ.

ಇರುವಂತವು ಇಂಡಿಯಾ ಟೋಟಲ್ ಸಿಕ್ಸ್ಟೀನ್ ಜಾವಾ ಬಗ್ಗೆ ಕಲಿಯೋದು ಸಾವಿರ ಕ್ವೆಶ್ಚನ್ ಪೇಪರ್ ಅದಾವು.

ಇದು ಅಶೋಕ ಹೋಟೆಲ್ ಒಳಗೆ ಊಟ ಗೀಟ ಚಲೋ ಕೊಡ್ತಾರಾ ಅಲ್ಲೇ ಉಳ್ಕೊಬೋದು ಫ್ಯಾಮಿಲಿ ಸೆಕ್ಷನ್ ಎಲ್ಲ ಜೋರು ಅದಾವು.

ಮತ್ತ ರೆಗ್ಯುಲರ್ ಆಗಿ ಮತ್ತೆ ಸಮ್ಮರ್ ಸೀಸನ್ ವಾಕೇಷನ್ ತಾಸ್ ಸಪರೇಟ್ ಸಪರೇಟ್ ಅದಾವು.